ಈ ಚಿತ್ರದಲ್ಲಿ ಕಾಣಿಸುವ ಕಾಣಿಸುವಂತಹ ವಿಶಾಖ ಡೇರಿ ಪಾರ್ಲರ್ ಡಿ ಇದು ಡೈರಿ ಇದೆ.

ಹಾಗೂ ಶಾರ್ಕ್ ಫಿಶ್ ಇದೆ. ಅದು ಸತ್ತಿದೆ ಹಾಗೂ ಅವ್ರ್ಗ ಅವ್ನ್ ಗೆ ತಗೊಂಡ್ ಹೋಗಿತ್ ಹೋಗುತ್ತಾರೆ.

ಆ ಒಂದು ಬುಕ್ ಸ್ಟೋರ್ ನಲ್ಲಿ ಪುಸ್ತಕ ಸ್ಟೋರ್ನಲ್ಲಿ ಹಾಗೂ ಎಲ್ಲ ಪುಸ್ತಕಗಳು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸುವಂತಹ ವಡಾಪೋನ್ ಏರ್ಟೆಲ್ ಫೋರ್ ಜಿ ಹಾಗು ರಿಚಾರ್ಜ್ ಅಂಗಡಿ ಇದೆ.

ಕಾಣಿಸುವಂತಹ ಚಿತ್ರದಲ್ಲಿ ಒಂದು ಮಹಾವಿದ್ಯಾಲಯ ಇದೆ.